ಇಲ್ಲಿ ಎರಡು ಚಿಕ್ಕ ಸಸಿಗಳನ್ನ ಕಾಣಬಹುದು.

ಹಾಗೆಯೆ ನೆಲಕ್ಕೆ ಟೈಲ್ಸ್ ಹಾಕಿದ್ದಾರೆ ಇದು ಒಂದು ಬೆಡರೂಮ್ .

ಮೇಲೆ ಎರಡು ಏ_ಸಿ ಯನ್ನು ಕಾಣಬಹುದು.

ಗಂಡು ಮಕ್ಕಳು ವಿಡೀಯೋ ವನ್ನು ಮಾಡುತ್ತಿದ್ದಾರೆ.

ಇದು ಒಂದು ಕೆಲಸ ಮಾಡುವ ಸ್ಥಳವಾಗಿದೆ ಇಲ್ಲಿ--.

ದೊಡ್ಡ ದೊಡ್ಡ ಗಾತ್ರದಲ್ಲಿರುವ ಆಯಿಲ್ ಡಬ್ಬಿ ಗಳ ಕಾಣಬಹುದು.

ಇಲ್ಲಿ ಎರಡು ಕಾರ್ ಗಳು ನಿಂತಿದ್ದಾವೆ.

ಹಾಗೆಯೇ ಒಬ್ಬ ಗಂಡು ಮಗ ಫೋನಲ್ಲಿ ಮಾತಾಡುತ್ತಿರುವುದನ್ನು ಕಾಣಬೋದು.

ಅಲ್ಲಿ ಒಂದು ಹೆಣ್ಣುಮಗಳು ಬೋರ್ಡನ್ನು ಕಾಣಬಹುದು.

ಹಾಗೆ ಒಂದು ಚೇರನ್ನು ಕಾಣಬಹುದು ಒಂದು ಸ್ಟಿಕ್ಕರ್ ಅನ್ನು ಕಾಣಬಹುದು.

ಒಂದೊಂದು ಬಾಕ್ಸ್ ಅಲ್ಲಿ ಒಂದೊಂದು ಕಂಪನಿ ಮೋಟಾರ್ ಗಳನ್ನ ಸ್ಟಿಕರ್ ಕಾಣಬಹುದು.

ಇದು ಒಂದು ದೊಡ್ಡ ಆಸ್ಪತ್ರೆಯಾಗಿದೆ ಇಲ್ಲಿ ಹಲವಾರು--

ಹಾಗೆ ಇದುಲ್ಲು ಒಂದು ತಗಡಿನ ಮನೆಯನ್ನ ಕಾಣಬಹುದು.

ಇದು ಒಂದು ರೆಸ್ಟೋರೆಂಟ್ ಆಗಿದೆ ಇದೊಂದು ದೊಡ್ಡ ಮನೆ.

ಇದು ಒಂದು ಜಿಮ್ ಮಾಡುವ ಸ್ಥಳವಾಗಿದೆ.

ಇಲ್ಲಿ ಹಲವಾರು ಜನಗಳು ಜಿಮ್ಮನ್ನು ಮಾಡುತ್ತಿ--

ಇಲ್ಲಿ ಒಬ್ಬ ಯುವಕ ಜಿಮ್ ಮಾಡಿ ಫೋಟೊ ವನ್ನು ತೆಗೆದುಕೊಳ್ಳುತ್ತಿದ್ದಾನೆ.

ಗಂಡು ಮಕ್ಕಳು ಯೋಗಾಸನವನ್ನು ಕಳೆ ಕಲಿಸುತ್ತಿದ್ದಾರೆ.

ಹಾಗೆ ಒಂದು ದೊಡ್ಡ ಗಾತ್ರದ ಬಂಡೆ ಕಲ್ಲು--

ಹೊರಗಡೆ ಗದ್ದೆಯನ್ನು ಕಾಣಬಹುದು ಹಾಗೆ ತೆಂಗಿನ ಮರಗಳನ್ನು--

ಇಲ್ಲಿ ಒಂದು ಗಂಡು ಮಗ ಎ_ಟಿ_ಎಂ ನಿಂದ ದುಡ್ಡು ತಗೆದುಕೊಂಡು ಹೊರಗೆ ಬರುತ್ತಿದ್ದಾನೆ.

ಎ_ಟಿ_ಎಂ ಮುಂದುಗಡೆ ಒಂದು ದೊಡ್ಡ ಬೋರ್ಡ್ ಇದೆ.

ಇಲ್ಲಿ ಹಲವಾರು ಗಂಡು ಮಕ್ಕಳುಗಳನ್ನ ಕಾಣಬಹುದು.

ಇದು ಒಂದು ಕ್ರಿಕೆಟ್ ಮೈದಾನ ಇದು ಆಟಗಾರರ ಮೈದಾನ.

ಇಲ್ಲಿ ಒಂದೊಂದು ಒನೊಂದು ಬಾಕ್ಸ್ ಗಳು ಕಂಡುಬರುತ್ತದೆ.

ಇದು ಒಂದು ಮೆಕ್ಯಾನಿಕ್ ಶಾಪ್ ಆಗಿದೆ.

ಇದು ಒಂದು ಮೆಕ್ಯಾನಿಕ್ ಶಾಪ್ ಆಗಿರಬಹುದು.